ಮತ್ತು ನನಗೆ ಒಂದು ಕಬೋರ್ಡ್ ಕಾಣಿಸುತ್ತಿದೆ

ಮತ್ತು ಹಲವಾರು ಜನ ನಡೆದುಕೊಂಡು ಹೋಗ್ತೀರೊದನ್ನು ನೊಡಬೊದು.

ಮತ್ತು ಮೂರು ಆಟೋ ಗಳು ಕಾಣಿಸ್ತಿದೆ.

ಮತ್ತು ಹಿಂಭಾಗದಲ್ಲಿ ಪೊಲೀಸ್ ಕೂಡ ಇದ್ದಾರೆ.

ಇನ್ನೊಂದು ಬದಿಯಲ್ಲಿ ಮೀನನ್ನು ಇನ್ನೊಂದು ಪಾತ್ರೆಯಲ್ಲಿ ಇರಿಸಿದ್ದಾರೆ.

ಮತ್ತು ಒಂದು ದೊಡ್ಡ ಮೀನು ಕೂಡ ಕಾಣಿಸುತ್ತಿದೆ.

ಮತ್ತು ಒಂದು ಸೈಕಲ್ನ ಬಂಡಿ ಕೂಡ ಇದೆ.

ಮತ್ತೆ ಇನ್ನೊಂದು ಬದಿಯಲ್ಲಿ ಹಲವಾರು ಕಟ್ಟಡಗಳು ಕಾಣಿಸ್ತಾ ಇದಾವೆ.

ಮತ್ತು ಒಂದರ ಮೇಲೆ ಇನ್ನೊಂದರಂತೆ ಬೇರೆ ಬೇರೆ ರೋಗದಲ್ಲಿ ಇರಿಸಿದ್ದಾರೆ.

ಮತ್ತು ದಂಡೆಯ ಮೇಲೆ ಹಲವಾರು ಮರಗಳು ಕಾಣಿಸ್ತಿದ್ದಾವೆ.

ಮತ್ತು ಆಕಾಶ್ ಕೂಡ ಕಾಣಿಸ್ತಿದೆ ಒಂದು ಗುಡ್ಡ ಕೂಡ ಕಾಣಿಸ್ತಿದೆ.

ಇಬ್ಬರು ಭಾರತನಾಟ್ಯದ ಪೋಸ್ ಅನ್ನು ನೀಡುತ್ತಿದ್ದಾರೆ ಮತ್ತು ಭಾರತನಾಟ್ಯದ ಡ್ರೆಸ್ ಅನ್ನು ಧರಿಸಿದ್ದಾರೆ.

ಮತ್ತು ಎಡ ಭಾಗದಲ್ಲಿ ಹಲವಾರು ಸ್ಕೂಟಿ ಮತ್ತು ಮೂವರು ಮನುಷ್ಯರು ಕಾಣಿಸ್ತಾ ಇದ್ದಾರೆ.

ಮತ್ತು ನನಗೆ ಮೇಲ್ಭಾಗದಲ್ಲಿ ವಿದ್ಯುತ್ ತಂತಿಗಳು ಕಾಣಿಸ್ತಿದ್ದಾವೆ.

ಮತ್ತು ಒಬ್ಬ ಮನುಷ್ಯ ಕೆಲಸ ಮಾಡುತ್ತಿರುವುದು ಕೂಡ ಕಾಣಸ್ತಾ ಇದೆ.

ಮತ್ತು ಒಂದು ಕಾರ್ ಬೂದು ಬಣ್ಣದಲ್ಲಿದೆ.

ಮತ್ತು ಇಬ್ಬರು ಮನುಷ್ಯರ ಕುಳಿತುಕೊಂಡಿದ್ದಾರೆ ಮತ್ತು ಇನ್ನೊಬ್ಬ ಮನುಷ್ಯ ನಿಂತುಕೊಂಡಿದ್ದಾನೆ.

ಒಬ್ಬ ಮನುಷ್ಯ ತಲೆಗೆ ಸೇಫ್ಟಿ ಹೆಲ್ಮೆಟ್ ಅನ್ನು ಹಾಕಿಕೊಂಡಿದ್ದಾನೆ.

ಮತ್ತು ಸೂರ್ಯನ ಕಿರಣಗಳು ಅದರ ಒಳಭಾಗ ಬರುತ್ತಿರುವುದನ್ನು ಕೂಡ ನೋಡಬಹುದು.

ಮತ್ತು ಒಂದು ಮಿರರ್ ಕೂಡ ಇದೆ.

ಮತ್ತು ಚಿಕ್ಕ ಚಿಕ್ಕ ಗಿಡಗಳು ಕೂಡ ಕಾಣಿಸ್ತಾ ಇದೆ.

ಒಂದು ಡಬ್ಬ ಕಾಣಿಸ್ತಿದೆ ಡಬ್ಬವನ್ನು ಒಂದು ಟೇಬಲ್ ಮೇಲೆ ಇರಿಸಿದ್ದಾರೆ.

ಮತ್ತು ನನಗೆ ಕಟ್ಟಡದ ಎದ್ರುಗಡೆ ಚಿಕ್ಕ ಚಿಕ್ಕ ಮರಗಳು ಕಾಣಿಸ್ತಿದಾವೆ.

ನನಗೆ ಹಲವಾರು ಕಪ್ ಗಳು ಕಾಣಸ್ತಿದ್ದವೆ.